ಇದು ಬಂದು ಒಂದು ಕಾಲೇಜ್ ಆಗಿರಬಹುದು ಸ್ಕೂಲ್ ಆಗಿರಬಹುದು ಮೀಟಿಂಗ್ ಅಟೆಂಡ್ ಮಾಡೋದು ಅಗಿರಬಹುದು ಚೆನಾಗೂ ಕೂಡ ಇದೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಯೂಸ್ ಆಗುತ್ತೆ.

ಲೈಕ್ ಎಲ್ರೂಗು ತುಂಬಾ ಯೂಸ್ ಆಗುತ್ತೆ ಲೈಕ್ ಯಲರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿ ಕೂಡ ಇದೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ.

ಲೈಕ್ ಮಾಡುವೆ ಆಗಿರಬಹುದು ಇಲ್ಲ ಜಾತ್ರೆ ಆಗಿರಬಹುದು ಮನೆ ಫಂಕ್ಷನ್ ಗೂ ಕೂಡ ಆಗಿರಬಹುದು ಪ್ಲೀಸ್ ಎಲ್ಲರೂ ಕೂಡ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ನೀಟಾಗಿ ಇದೆ ಚೆನ್ನಾಗಿ ಕೂಡ ಇದೆ.

ಲೈಕ್ ದೊಡ್ಡೋರ್ಗಿಂತ ಸಣ್ಣವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಚೆನ್ನಾಗ್ ಕೂಡ ಇದೇ ನೋಡಕ್ಕೆನು ಲೈಕ್ ಎಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಎಲ್ಲಾ ಯೋಗ ಕಲಿತರು ತುಂಬಾ ಒಳ್ಳೆಯದು.

ಸೋ ಇದು ಬಂದ್ಬಿಟ್ಟು ಒಂದು ಆಟೋ ಇರಬಹೋದು ಲೈಕ್ ಆಟೋ ಕೂಡ ತುಂಬಾನೆ ಯೂಸ್ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ಬೇಕಾರೂ ಕೂಡನು ಹೋಗಬಹುದು

ಏಕೆ ಎಲ್ಲರೂ ಕೂಡ ಯೂಸ್ ಆಗುತ್ತೆ ವೈಸ್ ಆಗಿರೋರ್ಗೆಲ್ಲ ನಡಿಯಕ್ಕಾಗಲ್ಲ ಎಲ್ಲರೂ ಕೂಡ ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ನೋಡಕ್ಕೂ ಕೂಡ ಚೆನ್ನಾಗಿದೆ

ಈದ್ ಬಂದ್ಬಿಟ್ಟು ಯಾರೋ ಇಬ್ರು ಕೆಲಸ ಮಾಡ್ತಾ ಇಬ್ರು ನಿಂತಿದೆ ಇದಾರೆ ಬೋರ್ಡ್ ಸಮೇತನು ಇದೆ ಬಿಲ್ಡಿಂಗ್ ಇದೆ --

ಇದು ಬಂದು ಒಂದು ಬಿಲ್ಡಿಂಗ್ ಆಗಿರುತ್ತದೆ ಹಿಂದೆಗಡೆ ಕೂಡ ಒಂದಿದಿದೆ

ಚೆನ್ನಾಗಿ ಕೂಡ ಇದೆ ಕಟ್ಟಿಗೆ ಕೂಡ ಕಟ್ಟುತ್ತಿದ್ದಾರೆ.

ಸೊ ಇದು ಬಂದ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಟಿರ್ಬೋದು ಲೈಕ್ ಆಟೋಸ್ ಕೂಡ ಹೋಗ್ತಿದಾವೆ ಬೈಕ್ ಕೂಡ ಹೋಗ್ತಿದೆ ಮರಗಿಡವನ್ನು ಕೂಡಾ --

ನೋಡಕ್ಕೂ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕೂಡ ಕಟ್ಟಿದರೆ. ಕಟ್ಟಿದ್ದಾರೆ ನೋಡುಕು ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ .

ಅಲ್ಲಿ ಇಬ್ಬಇಬ್ರೂ ನೋಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ಕಡೆ ಮರಗಳೆಲ್ಲ ಇದವೆ ತೆಂಗಿನ ಮರ ಗಿಡ ಎಲ್ಲ ಇದೇ ಇದಾವೆ ನೋಡೋಕೂ ಚೆನ್ನಾಗಿದೆ.

ಸೊ ಇದು ಬಾಂಬಿಟ್ಟು ಹೋಟಲ್ ಕಾನ್ತಾಯಿದೆ ಹೋಟಲ್ ಉಡುಪಿ ಉಪಹಾರ ಅಂತ ಇದೆ.

ಸೊ ಇದೂನು ಕೂಡ ಕಟ್ಟಡ ಆಗಿರ್ಬಹುದು ಕಲ್ಲಿಂದ ಕಾಟಿದರೆ ನೋಡಕ್ಕೂ ಚೆನ್ನಾಗಿದೆ ಗಿಡ ಆಗಲಿ ಮರ ಆಗಲಿ ಕೂಡ ಇಲ್ಲಿ ಇದೆ.

ಅಲ್ಲುನು ಕೂಡ ಒಳಗು ಕೂಡ ಪ್ಲಾಗೂ ಕೂಡ ಆಕಿದರೆ ಚೆನ್ನಾಗಿ ಕೂಡ ಇದೆ ನೋಡೋದಕ್ಕೆ ಹೊರಗೆ ಕೂಡ ಗೇಟ್

ಇದು ಬಂದು ವಿಜಯಪುರ ರೈಲ್ವೆ ಸ್ಟೇಷನ್ ಆಗಿರುತ್ತೆ ನೋಡಕ್ಕೂ ಇದು ಚೆನ್ನಾಗಿಕೂಡ ಇದೆ ಇಲ್ಲಿ ಒಬ್ಬ ಏನು ಹೇಳಿಕೊಂಡು ಹೋಗ್ತಾನೆ ಆಂಟಿ ಏನು ಮಾಡ್ತಾ ಇದ್ದಾರೆ

ಯಾರು ಇಲ್ಲ ಅಲ್ಲೊಬ್ರು ಒಂದ ಅಜ್ಜಿ ನೋಡತ್ತಾ ಇದಾರೆ ಪಕ್ಕದಲ್ಲಿ ಟೈಂ ನಿಂತಿದೆ ಈ ಕಡೆನೂ ಟ್ರೈನ್ ನಿಂತಿದೆ ಆ ಕಡೆನೂ ಟ್ರೈನ್ ನಿಂತಿದೆ.